ಚರ್ಚ್ ಒಳಗೆ ಯಾರು ಜನನೇ ಇಲ್ಲ ಆದ್ರೆ ಎಲ್ಲ ಜನ ಬಂದು ಪ್ರೇಯರ್ ಮಾಡ್ತ --

ಬಾಲ ಪದ್ದತಿ ಎಲ್ಲ ರೀತಿ ಕಿಂತ ಬಾಳ ಬೇರೆ ಬೇರೆ ವಿಬಿನ್ ಇರ್ತತೇ. ಎಲ್ಲ ಅದ್ರ ನಿಂದನು ಒಂದು ಪಾಠ ಕಲೀಬೋದು ಅವರಿಂದಾನೂ.

ಆರೋಗ್ಯ ತಪಾಸಣಾ ಕೇಂದ್ರ ಊರೂರಿಗೆ ಬಂದ ಚೆಕ್ ಮಾಡ್ತಾರ ಬಾಳ ಉಪಯೋಗ ಆಗ್ತದ ರೀ ವಯಸಾದವರಿಗೆಲ್ಲ ಬೇರೆಕಡೆ ಹೋಗಿ ಚೆಕ್ ಮಾಡಿಸ್ಕೊಳ್ಳರ್ ಇರ್ರಂಗಿಲ್ಲ ಸ್ವಲ್ಪ್ ಜನಕ್ಕ ತಂದೆ ತಾಯಿನೂ ಇರಂಗಿಲ್ಲ.

ಯಾದರೆ ಒಂದ ಕೆಲಸ ಆಬೇಕಂದ್ರ ಜನರಿಗ ಹಿಂಗ ಕಾಯಿಸ್ತಾರ್ ನೋಡ್ರಿ ವಟ ವಟ ಎಲ್ಲ ಬಂದ ಎಲ್ಲಾ ಕೆಸಾ ಮುಗಿಸಿಕೊಂಡ ಹೋಯಿರ ಆಕಯ್ತ್ರಿ ಇವ್ ಎಲ್ಲ ಲಗು ಬರಕ್ ಹೇಳಿ ಇಷ್ಟು ಲೇಟ್ ಮಾಡ್ತಾರ ಎಲ್ಲರಿಗೂ .]

ಇಂತಹ ಫ್ಯಾಕ್ಟರಿಗಲ್ಲನ್ನ ಹಳ್ಳಿ ಒಳಗೆ ಮಾಡಿದರೆ ಬಾಲ ಉಪಯೋಗ ಆಕ್ತಿತಿ ಜನರಿಗೆ.

ಸ್ವಲ್ಪ ಇದು ಕಾಣಾಕತ್ತೈತಿ ಇನ್ನು ನೀಟ್ ಮಾಡಿ ಕ್ಲೀನ್ ಮಾಡಿ ಇಡಬೇಕ ಇಲ್ಲಂದ್ರ ಮಕ್ಕಳಿಗೂ ಪೊಲ್ಲ್ಯೂಷನ್ ಆಗಿ ಎಲ್ಲ ಮಕ್ಕಳಿಗೂ ಆರೋಗ್ಯ ಯಲ್ಲ ಕೆಡತೇ --

ಆದುದರಿಂದ ಸ್ವಲ್ಪ ಇನ್ನು ಇದನ್ನ ಇಂಪ್ರೂವ್ ಮಾಡಿಸ್ಬೇಕು ಜಾಗ.

ಎಲ್ಲರದು ಒಂತರ ಪದ್ದತಿ ಚಲೋ ಇದ್ರ ಇವ್ರ್ದು ಒಂತರ ಡಿಫರೆಂಟ್ ಅನಸ್ತತಿ ನೋಡಕ್ಕೂ ಖುಷಿ ಆಗ್ತಾತಿ.

ಇವ್ರ ಫಾದರ್ಸ್ ಸಿಸ್ಟರ್ಸ್ ಆಗೋದ ಆಮೇಲೆ ಪರಮದೀಕ್ಷೆ ಕೊಡದು ಇದೆಲ್ಲ ನೋಡಕ ಬಾಲ ಚಲೋ ಅನಸ್ತೈತಿ.

ಬಾಲ ಚಲೋ ಇವರು ಲಾಭ ಮಾಡ್ಕೊಬೋದು.

ಮನೆ ಅಟ್ರಾಕ್ಷನ್ನು ಕಾಣ್ತಿದ್ದಿ ಹೊಸಾ ಏನೋ ಒಂಥರಾ ಬಿನ್ ಅನಸ್ಟ್ತ್ರಿ ನೋಡಕ್ಕ.

ಇಂಥ ಗುಡುಕೆ ಅಂಗಡಿ ಊರಾಗ ಒಂದಿದ್ರ ಬಾಳ ಉಪಯೋಗ ಆಕ್ಕೇತಿ ಎಲ್ಲರಿಗೂ ಬಾಳ ಚಲೋನು ಆಕ್ಕೆತಿ.

ನೋಡಿದ್ರ ಅಂತೂ ಬಿಡಾಂಗೆಲ್ರಿ ಇವರು ಆಟ ಆಡಳಂಗ ಬಾಳ ಚಂದ್ ಅನ್ಸತೈತಿ ನೋಡಾಕು--

ಇದಾವುದೋ ರೆಪ್ಯೂಟೆಡ್ ಕಾಲೇಜು ಅನಸ್ತತಿ ಕಾಲೇಜು ಬಾಲ ಚಲೋ ಐತಿ

ಇದೊಂದ ಹೊಸಾದ ಟ್ರೆಂಡ್ ಆಗ್ಬಿಟ್ಟೈತಿ ಜನರಿಗ ನೀರಾಗೆಲ್ಲ ಆಟ ಆಡೋದು ಮೊದಲೆಲ್ಲ ಹಿಂಗ್ ನೀರ್ ಕಂಡ್ರ ಹೆದರುತಿದ್ರ ಜನ ಈಗ ಹಂಗಲ್ಲ.